ಬ್ಲೆಂಡರ್ ಟ್ಯುಟೋರಿಯಲ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನ್ನು ಪಡೆಯುವ ಮತ್ತು ವಿಂಡೋಸ್ ಆಪರೇಟಿಂಗ್ ಸಿಸ್ಟೆಮ್ ನಲ್ಲಿ ಅದನ್ನು ಇನ್ಸ್ಟಾಲ್ ಮಾಡುವ ಹಾಗೂ ನಡೆಸುವ ಕುರಿತು ಇದೆ
ಈ ಟ್ಯುಟೋರಿಯಲ್ ಗಾಗಿ ನಾನು ವಿಂಡೋಸ್ ಎಕ್ಸ್ಪಿ ಆಪರೇಟಿಂಗ್ ಸಿಸ್ಟೆಮ್ ಅನ್ನು ಬಳಸುತ್ತಿದ್ದೇನೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೆಕರ್
ನಿಮ್ಮ ಇಂಟರ್ನೆಟ್ ಬ್ರೌಸರ್ ಓಪನ್ ಮಾಡಿ
ನಾನು ಫೈರ್ಫಾಕ್ಸ್ 309 ಉಪಯೋಗಿಸುತ್ತಿದ್ದೇನೆ
ಅಡ್ಡ್ರೆಸ್ ಬಾರ್ ನಲ್ಲಿ wwwblenderorg ಟೈಪ್ ಮಾಡಿ ಮತ್ತು Enter ಕೀ ಒತ್ತಿ
ಇದು ನಿಮ್ಮನ್ನು ಅಧಿಕೃತ ಬ್ಲೆಂಡರ್ ವೆಬ್ಸೈಟ್ ಗೆ ಕರೆದೊಯ್ಯುತ್ತದೆ
ಬ್ಲೆಂಡರ್ ಎಂಬುದು ಉಚಿತ ಹಾಗೂ ಓಪನ್ ಸೋರ್ಸ್ ಆಗಿದೆ
ಬ್ಲೆಂಡರ್ ವೆಬ್ಸೈಟ್ ನಿಂದ ಎಕ್ಸ್ಟ್ರಾಕ್ಟ್ ಅಥವಾ ಸೋರ್ಸ್ ಕೋಡ್ ಡೌನ್ಲೋಡ್ ಮಾಡಲು ಲಭ್ಯವಿದೆ
ಇಲ್ಲಿ ಪೇಜ್ನ ಶೀರ್ಷಿಕೆಯ ಕೆಳಗಡೆ ಡೌನ್ಲೋಡ್ ಬ್ಲೆಂಡರ್ ಎನ್ನುವ ಲಿಂಕ್ ಇದೆ
ಡೌನ್ಲೋಡ್ ಪೇಜ್ ಗೆ ಹೋಗಲು ನಾವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡೋಣ
ನೀವು ನೋಡುವಂತೆ ಇದು ಬ್ಲೆಂಡರ್ ನ ಇತ್ತೀಚಿನ ಸ್ಥಿರವಾದ ವರ್ಶನ್ ಇದೆ
ಇಲ್ಲಿ ನಿಮಗೆ 32 ಬಿಟ್ ಅಥವಾ 64 ಬಿಟ್ ಇನ್ಸ್ಟಾಲ್ಲರ್ ಎಂದು ಎರಡು ಆಯ್ಕೆಗಳಿವೆ
ಇವುಗಳಲ್ಲಿ ನಿಮ್ಮ ಮಶಿನ್ ಗೆ ಅನ್ವಯಿಸುವದನ್ನು ನೀವು ಡೌನ್ಲೋಡ್ ಮಾಡಬಹುದು
32 ಬಿಟ್ ಮತ್ತು 64 ಬಿಟ್ ಸಿಸ್ಟೆಮ್ ಗಳ ಬಗ್ಗೆ ತಿಳಿಯಲು ನಮ್ಮ ಬ್ಲೆಂಡರ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಬ್ಲೆಂಡರ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಎನ್ನುವ ಟ್ಯುಟೋರಿಯಲ್ ನ್ನು ನೋಡಿ
ಈ ವೆಬ್ಸೈಟ್ ಬ್ಲೆಂಡರ್ ಪ್ರೊಗ್ರಾಮ್ ಫೈಲ್ಸ್ ನ ಝಿಪ್ಪ್ಡ್ ಆರ್ಕೈವ್ ಸಹ ಒದಗಿಸುತ್ತದೆ
ಬ್ಲೆಂಡರ್ ರನ್ ಮಾಡಲು ಬೇಕಾಗುವ ಎಲ್ಲ ಫೈಲ್ ಗಳನ್ನು ಈ ಆರ್ಕೈವ್ ಒಳಗೊಂಡಿದೆ
ನೀವು ನಿಮ್ಮ ಆಯ್ಕೆಯ ಫೋಲ್ಡರ್ ಗೆ ಫೈಲ್ಸ್ ಗಳನ್ನು ಅನ್ ಝಿಪ್ ಮತ್ತು ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತು ಬ್ಲೆಂಡರ್ ಎಕ್ಸಿಕ್ಯುಟೇಬಲ್ ನ್ನು ರನ್ ಮಾಡಿ
ನಾನು ಈಗ ಮಾಡಿ ತೋರಿಸುತ್ತೇನೆ
ಇನ್ಸ್ಟಾಲ್ಲರ್ ಹಾಗೂ ಆರ್ಕೈವ್ ಗಳಲ್ಲಿನ ಮುಖ್ಯ ಅಂತರವೆಂದರೆ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ಲರ್ ಬ್ಲೆಂಡರ್ ನ ಅಪ್ಪ್ಲಿಕೇಶನ್ ಫೈಲ್ಸ್ ನ್ನು C ಡ್ರೈವ್ ನ ಪ್ರೊಗ್ರಾಮ್ ಫೈಲ್ಸ್ ನಲ್ಲಿ ಇಡುತ್ತದೆ ಹಾಗೂ ಸ್ಟಾರ್ಟ್ ಮೆನ್ಯುನಲ್ಲಿ ಒಂದು ಐಕಾನ್ ನ್ನು ಸ್ಥಾಪಿಸುತ್ತದೆ
ಡೆಸ್ಕಟಾಪ್ ಮೇಲೆ ಒಂದು ಐಕಾನ್ ಮತ್ತು ಬ್ಲೆಂಡರ್ ಜೊತೆಗೆ blend ಫೈಲ್ಸ್ ಅನ್ನು ಸಹ ಓಪನ್ ಮಾಡುತ್ತದೆ
ಝಿಪ್ ಆರ್ಕೈವ್ ನಲ್ಲಿ ಎಲ್ಲ ಅಪ್ಪ್ಲಿಕೇಶನ್ ಫೈಲ್ಸ್ ಮತ್ತು ಎಕ್ಸಿಕ್ಯೂಟೇಬಲ್ ಬ್ಲೆಂಡರ್ ಫೈಲ್ ಒಂದೇ ಫೋಲ್ಡರ್ ನಲ್ಲಿ ಇದ್ದು ಕಂಪ್ಯೂಟರ್ ನ ಯಾವದೇ ಡ್ರೈವ್ ಗೆ ಅದನ್ನು ಕಾಪಿ ಮಾಡಬಹುದು
ಈಗ ನಾನು ನನ್ನ ಮಶಿನ್ ಗೆ ಆರ್ಕೈವ್ ಉಪಯೋಗಿಸಬೇಕೆಂದರೆ ನನಗೆ 32 ಬಿಟ್ ಆರ್ಕೈವ್ ಬೇಕು
32 ಬಿಟ್ ಆರ್ಕೈವ್ ನ ಡೌನ್ಲೋಡ್ ಲಿಂಕ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಡೌನ್ಲೋಡ್ ಆರಂಭವಾಗುವದು
ಈ ಮೊದಲೇ ಹೇಳಿದಂತೆ ನನ್ನ ಇಂಟರ್ನೆಟ್ ಬ್ರೌಸರ್ ಫೈರ್ಫಾಕ್ಸ್ 309 ಆಗಿದೆ
ಇಲ್ಲಿ ತೋರಿಸಿದ ಡೌನ್ಲೋಡ್ ನ ಹಂತಗಳು ಬೇರೆ ಇಂಟರ್ನೆಟ್ ಬ್ರೌಸರ್ ಗಳಲ್ಲಿಯೂ ಇದೇ ತರಹ ಇರುತ್ತವೆ
ಡೌನ್ಲೋಡ್ ನ ಪ್ರೊಗ್ರೆಸ್ ಅನ್ನು ನೀವು ಇಲ್ಲಿ ಕಾಣಬಹುದು
ಈ ಹಸಿರು ಉದ್ದದ ಪಟ್ಟಿಗಳಿರುವ ಅಡ್ಡವಾದ ಡೌನ್ಲೋಡ್ ಬಾರ್ ಎಷ್ಟು ಡೌನ್ಲೋಡ್ ಆಗಿದೆ ಎಂದು ತೋರಿಸುತ್ತದೆ

ಡೌನ್ಲೋಡ್ ನ ವೇಗವು ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ನ್ನು ಅವಲಂಬಿಸಿದೆ
ದಯವಿಟ್ಟು ಇದು ಮುಗಿಯುವ ವರೆಗೆ ಕಾಯಿರಿ

ಆರ್ಕೈವ್ ನ್ನು ಎಕ್ಸ್ಟ್ರಾಕ್ಟ್ ಮಾಡಲು ಮೊದಲು ಡೌನ್ಲೋಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ
ಒಪೆನ್ ಕಂಟೇನಿಂಗ್ ಫೋಲ್ಡರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಜಿಪ್ ಮೇಲೆ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿ
ಯಾವುದೇ ವಿಂಡೋಸ್ ಮಶಿನ್ ನಲ್ಲಿ ಡಿಫಾಲ್ಟ್ ಇನ್ಸ್ಟಾಲ್ ಆಗಿರುವ ವಿನ್ ಝಿಪ್ ನಂತಹ ಆರ್ಕೈವರ್ ನಲ್ಲಿ ಅದು ಓಪನ್ ಆಗುವದು
ಎಕ್ಸ್ಟ್ರಾಕ್ಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಲಿಸ್ಟ್ ನಿಂದ ನಿಮ್ಮ ಡೆಸ್ಟಿನೇಶನ್ ಫೋಲ್ಡರ್ ಆರಿಸಿಕೊಳ್ಳಿ
ನಾನು ಮೈ ಡಾಕ್ಯುಮೆಂಟ್ಸ್ ಗೆ ಎಕ್ಸ್ಟ್ರಾಕ್ಟ್ ಮಾಡುತ್ತಿದ್ದೇನೆ
ಎಕ್ಸ್ಟ್ರಾಕ್ಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಈ ಹಸಿರು ಪಟ್ಟಿಗಳಿರುವ ಪ್ರೊಗ್ರೆಸ್ ಬಾರ್ ಎಷ್ಟು ಎಕ್ಸ್ಟ್ರಾಕ್ಟ್ ಆಗಿದೆ ಎಂದು ತೋರಿಸುತ್ತದೆ

ಈಗ ನೀವು ಎಕ್ಸ್ಟ್ರಾಕ್ಟೆಡ್ ಫೋಲ್ಡರ್ ನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು
ಫೋಲ್ಡರ್ ಒಪನ್ ಮಾಡಲು ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿ
ಬ್ಲೆಂಡರ್ ಎಕ್ಸಿಕ್ಯೂಟಬಲ್ ಮೇಲೆ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿ
ವಿಂಡೋಸ್ ದಿ ಪಬ್ಲಿಶರ್ ಕುಡ್ ನಾಟ್ ಬಿ ವೆರಿಫೈಡ್ ಎನ್ನುವ ಸೆಕ್ಯುರಿಟಿ ವಾರ್ನಿಂಗ್ ತೋರಿಸುತ್ತದೆ
ಇದಕ್ಕಾಗಿ ಚಿಂತಿಸಬೇಕಿಲ್ಲ
ಹಾಗೆ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನೀವು ಮುಂದುವರೆಯುವಿರಿ
ಈಗ ನಿಮಗೆ ಇನ್ಸ್ಟಾಲ್ಲರ್ ಉಪಯೋಗಿಸಬೇಕೆಂದಿದ್ದರೆ ನಾವು ಮರಳಿ ಬ್ಲೆಂಡರ್ ವೆಬ್ಸೈಟ್ ಗೆ ಹೋಗೋಣ
ಈ ಪೇಜ್ ನ ಮೇಲ್ಭಾಗದಲ್ಲಿ ಇರುವ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ
ಇದು ನಮ್ಮನ್ನು ಡೌನ್ಲೋಡ್ ಪೇಜ್ ಗೆ ಮರಳಿ ಕರೆದೊಯ್ಯುತ್ತದೆ
ನನ್ನ ಮಶಿನ್ ಗಾಗಿ ನನಗೆ 32 ಬಿಟ್ ಇನ್ಸ್ಟಾಲ್ಲರ್ ನ ಅವಶ್ಯಕತೆಯಿದೆ
ಆದ್ದರಿಂದ ನಾನು 32 ಬಿಟ್ ಇನ್ಸ್ಟಾಲ್ಲರ್ ನ ಡೌನ್ಲೋಡ್ ಲಿಂಕ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡುತ್ತೇನೆ ಆಗ ಡೌನ್ಲೋಡ್ ಆರಂಭವಾಗುತ್ತದೆ
ಮಾಡಿ ತೋರಿಸುವದು ಸುಲಭವಾಗಲಿ ಎಂದು ನಾನು ಈಗಾಗಲೆ ಇನ್ಸ್ಟಾಲ್ಲರ್ ನ್ನು ಬ್ಲೆಂಡರ್ ವೆಬ್ಸೈಟ್ ನಿಂದ ನನ್ನ ಮಶಿನ್ ಗೆ ಡೌನ್ಲೋಡ್ ಮಾಡಿದ್ದೇನೆ
ಈಗ ನಾನು ನಿಮಗೆ ಇನ್ಸ್ಟಾಲ್ಲೇಶನ್ ನ ಹಂತಗಳನ್ನು ಪರಿಚಯ ಮಾಡಿಸುತ್ತೆನೆ
ಇನ್ಸ್ಟಾಲರ್ ಮೇಲೆ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿ
ವಿಂಡೋಸ್ ದಿ ಪಬ್ಲಿಶರ್ ಕುಡ್ ನಾಟ್ ಬಿ ವೆರಿಫೈಡ್ ಎನ್ನುವ ಸೆಕ್ಯುರಿಟಿ ವಾರ್ನಿಂಗ್ ತೋರಿಸುತ್ತದೆ
ಇದಕ್ಕಾಗಿ ಚಿಂತಿಸಬೇಕಿಲ್ಲ
ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಬ್ಲೆಂಡರ್ ಸೆಟ್ ಅಪ್ ವಿಝಾರ್ಡ್ ಹೀಗೆ ಕಾಣುತ್ತದೆ
ಇನ್ಸ್ಟಾಲ್ ಮಾಡುವ ಕ್ರಿಯೆಯಲ್ಲಿ ಮುಂದಿನ ಹಂತಕ್ಕೆ ಹೋಗಲು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ
ಬಹುತರ ಸಾಫ್ಟವೇರ್ ಗಳಂತೆ ಇನ್ಸ್ಟಾಲ್ಲರ್ ಲೈಸೆನ್ಸ್ ಅಗ್ರೀಮೆಂಟ್ ತೋರಿಸುತ್ತದೆ
ಇನ್ನುಳಿದ ಅಗ್ರೀಮೆಂಟ್ ನೋಡಲು ಪೇಜ್ ಡೌನ್ ಒತ್ತಿ

ಇದನ್ನು ಸಂಪೂರ್ಣವಾಗಿ ಓದಲು ನಾನು ಸಲಹೆ ಕೊಡುತ್ತೇನೆ
ಬ್ಲೆಂಡರ್ ಎಂಬುದು ಉಚಿತ ಹಾಗೂ ಒಪನ್ ಸೋರ್ಸ್ ಆಗಿದೆ ಎಂಬುದನ್ನು ಗಮನಿಸಿ
ಬ್ಲೆಂಡರ್ ಇನ್ಸ್ಟಾಲ್ ಮಾಡಲು ನೀವು ಈ ಲೈಸೆನ್ಸ್ ಅಗ್ರೀಮೆಂಟ್ ನ್ನು ಒಪ್ಪಿಕೊಳ್ಳಲೇಬೇಕು
ಮುಂದುವರೆಸಲು ಈಗ I ಅಗ್ರೀ ಬಟನ್ ಮೇಲೆ ಕ್ಲಿಕ್ ಮಾಡಿ
ಈ ಮುಂದಿನ ಹಂತ ನಿಮಗೆ ಇನ್ಸ್ಟಾಲ್ ಮಾಡಲು ಕಾಂಪೋನೆಂಟ್ ಗಳನ್ನು ಆರಿಸಿಕೊಳ್ಳಲು ಅನುಮತಿಸುತ್ತದೆ
ಡಿಫಾಲ್ಟ್ ಆಗಿ ಆಯ್ಕೆ ಆದ ಎಲ್ಲ ಘಟಕಗಳನ್ನು ಇನ್ಸ್ಟಾಲ್ ಮಾಡಲು ನಾನು ನಿಮಗೆ ಸಲಹೆ ಕೊಡುತ್ತೇನೆ ಹಾಗೂ ಇನ್ಸ್ಟಾಲ್ ಮಾಡುವದನ್ನು ಮುಂದುವರೆಸಲು ನೆಕ್ಸ್ಟ್ ಬಟನ್ ಒತ್ತಿ
ಇಲ್ಲಿ ನೀವು ಬ್ಲೆಂಡರ್ ಇನ್ಸ್ಟಾಲ್ ಮಾಡುವ ಸ್ಥಳ ಆರಿಸಿಕೊಳ್ಳಲು ಆಯ್ಕೆಗಳಿವೆ
ಡಿಫಾಲ್ಟ್ ನಿಂದ ಪ್ರೊಗ್ರ್ಯಾಮ್ ಫೈಲ್ಸ್ ಫೋಲ್ಡರ್ ಆಯ್ಕೆಯಾಗಿದೆ
ಇದು ಬ್ಲೆಂಡರ್ ಇನ್ಸ್ಟಾಲ್ ಮಾಡಲು ಒಳ್ಳೆಯ ಸ್ಥಳ
ಆದ್ದರಿಂದ ಇನ್ಸ್ಟಾಲ್ ಬಟನ್ ಒತ್ತಿ
ಈ ಹಸಿರು ಪಟ್ಟಿಗಳಿರುವ ಪ್ರೊಗ್ರೆಸ್ ಬಾರ್ ಎಷ್ಟು ಇನ್ಸ್ಟಾಲ್ಲೇಶನ್ ಮುಗಿದಿದೆ ಎಂದು ತೋರಿಸುತ್ತದೆ
ಸಾಮಾನ್ಯವಾಗಿ ಒಂದು ನಿಮಿಷದ ಒಳಗೆ ಇದು ಮುಗಿಯುತ್ತದೆ

ಬ್ಲೆಂಡರ್ ಸೆಟ್ಅಪ್ ಇಲ್ಲಿಗೆ ಮುಗಿಯಿತು
ಬ್ಲೆಂಡರ್ ನಿಮ್ಮ ಮಶಿನ್ ನಲ್ಲಿ ಇನ್ಸ್ಟಾಲ್ ಮಾಡಲ್ಪಟ್ಟಿದೆ
ರನ್ ಬ್ಲೆಂಡರ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಇಟ್ಟುಕೊಳ್ಳಿ
ಫಿನಿಶ್ ಬಟನ್ ಒತ್ತಿ
ಬ್ಲೆಂಡರ್ ಸ್ವಯಂಚಾಲಿತವಾಗಿ ರನ್ ಆಗಲು ಆರಂಭಿಸಬೇಕು
ಇದು ಬ್ಲೆಂಡರ್ ಬೈನರಿ ಯು ಮೂಲ ಎಕ್ಸ್ಟ್ರಾಕ್ಟ್ ಮಾಡಿದ ಡಿರೆಕ್ಟರಿ ಯಲ್ಲಿ ಇದ್ದರೆ ಮಾತ್ರ
ಹೆಚ್ಚಿನ ಅವಲಂಬನೆಗಳಿಲ್ಲದೆ ಬ್ಲೆಂಡರ್ ಸ್ವತಂತ್ರವಾಗಿ ರನ್ ಆಗುವದು
ಯಾವದೇ ಸಿಸ್ಟೆಮ್ ಲೈಬ್ರರಿ ಅಥವಾ ಸಿಸ್ಟೆಮ್ ಪ್ರಿಫರೆನ್ಸಸ್ ನ್ನು ಮಾರ್ಪಡಿಸಲಾಗಿಲ್ಲ
ಈ ಟ್ಯುಟೋರಿಯಲ್ ನಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟೆಮ್ ನಲ್ಲಿ ಬ್ಲೆಂಡರ್ ನ್ನು ಹೇಗೆ ಇನ್ಸ್ಟಾಲ್ ಮಾಡುವದೆಂದು ನಾವು ಕಲಿತಿದ್ದೇವೆ
ಈಗ ಬ್ಲೆಂಡರ್ ವೆಬ್ಸೈಟ್ ನಿಂದ ಬ್ಲೆಂಡರ್ ನ್ನು ಡೌನ್ಲೋಡ್ ಮಾಡಲು ಪ್ರಯತ್ನಿಸಿ ಹಾಗೂ ನಿಮ್ಮ ಮಶಿನ್ ನಲ್ಲಿ ಬ್ಲೆಂಡರ್ ನ್ನು ಇನ್ಸ್ಟಾಲ್ ಹಾಗೂ ರನ್ ಮಾಡಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯನ್ನು ಆಧರಿಸಿದ್ದು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಲಿಂಕ್ ಗಳ ಮೇಲೆ ಲಭ್ಯವಿದೆ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ ಧನ್ಯವಾದಗಳು